ಇದು ಅಂಬೇಡ್ಕರ್ ನಗರ ಇದು ಒಂದು ಮೂರ್ತಿಯನ್ನು ಇಟ್ಟುಕೆ ಇಟ್ಟು ಅಲ್ಲಿ ಅಂಬೇಡ್ಕರ್ ನಗರ ಎಂದು ಕರೆಯುತ್ತಾರೆ .

ಮೂರ್ತಿ ಅನ್ನು ನೋಡಿ ಇದು ಅಂಬೇಡ್ಕರ್ ನಗರ ಎಂದು ಹೆಸರು ಇಟ್ಟಿದ್ದಾರೆ .

ನಾವು ಹೊಸ ಮೊಬೈಲ್ ಅನ್ನು ಖರೀದಿಸ ಖರೀದಿ ಮಾಡಬಹುದು ಎಂದರೆ --

ಇಲ್ಲಿ ಒಂದು ಮನೆಯಿದೆ ಅದ್ರ ಮನೆಯ ಬಾಗಲ ಗಿಡಗಳು ಬೆಟ್ಟೆ ಗಿಡ ದಾರ ವೈರು ಲೈಟಿಂಗ್ ಕಂಬ ಸೋಲಾರ್ ಎಲ್ಲ ಇದೆ ಅಲ್ಲಿ ಬಹಳ ಸುಂದರವಾದ ಗಿಡ ಇದೆ.

ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಮಂದಿ ಹೋಗಿ ಅಮೌಂಟ್ ತಕೊಂತಿದ್ದರೆ --

ಕೋರ್ಟ್ ಕೋರ್ಟ್ ಅನ್ನು ಕೋರ್ಟ್ ಅನ್ನು ಜಡ್ಜೂ ಲಾಯೆರ್ಸ್ ಇದ್ದಿರುತ್ತಾರೆ ನಾಯವನ್ನು ಬಗೆ ರಿಸುತ್ತಾರೆ ಕೇಸ್ ಆದಾ ಕೇಸ್ ಆದವರನ್ನು--

ಈ ಮಂದಿ ಮೂರ್ತಿ ದಿನಾಚರೆಣೆ ಎಂದು ಮಾಡುತ್ತಾರೆ ಮೂರ್ತಿಯನ್ನು ತಗೊಂಡು ಮನೆಯಲ್ಲಿ ಶೋಕೇಸ್ ದಲ್ಲಿ ಇಡುತ್ತಾರೆ ಮೂರ್ತಿಯನ್ನು ತಗೊಂಡು --

ಅಹ್ ಬಿಲ್ಡಿಂಗ್ ದಲ್ಲಿ ನಾವು ಹಬ್ಬ ಮಾಡಬಹುದು ಫನ್ ಕ್ಷನ್ ಆಚರಿಸಬಹುದು.

ಆ ಮೂರ್ತಿಗಳು ಶೋ ಕೇಸ್ ದಾಗ್ ಹಾಕಿ ಅದ್ರ ಮುಂದ ಬರೆದು ಇಟ್ಟಿದ್ದಾರ್ರೀ ನಾಕ್ ಇದಕ್ ಬರ್ದಾರ್ರೀ ಎರಡ್ ಇದಕ್ ಬರ್ದಿಲ್ರಿ.

ಅವು ಮೂರ್ತಿ ಆರ್ ಮೂರ್ತಿ ಅದಾವ್ ಇಲ್ಲಿ ನೋಡಕೆ ಎಷ್ಟ್ ಚೆಂದ ಕಾಂತಾವ್ ನೋಡಿ ಶೋ ಕೇಸ್ ದಗೆ ನೀವ್ ನಿಮ್ ಮನೆ ಆಗ್ ಹಿಂಗ್ ಇಡ್ರಿ.

ಇದ್ ನೋಡ್ರಿ ರೌಂಡ್ ರೌಂಡ್ ಕಂಬ ಸ್ಟೆಪ್ ಮಡ್ಯಾರ್ ರೀ ಅದ್ರಲ್ಲಿ ನೀರು ಬೀಳ್ತವೆ ರೀ ಕೆಳಗಿನ ನೀರ್ ಆ ಕಡೆ ಎಲ್ಲಿಂದ ಕಲೆಕ್ಷನ್ ಇರ್ತಾವ ಆಕಡೆ ಹೋಗ್ತವರಿ.

ಇಲ್ ನೋಡ್ರಿ ಮಾಸ್ಕ ತರ ರೀ. ಬಹುಶ ಇವು ಸ್ಟುಡೆಂಟಿಗ್ ರೀ ಮೋಟ್ರು ಆನ್ ಮಾಡಿಕೆಶಿ ಈ ಟೈಪ್ ಮಾಡಬೇಕ ನೋಡಪಾ ಅಂದು.

ಇಲ್ನೋಡ್ರಿ ಬಸ್ ಸ್ಟ್ಯಾಂಡ ಒಳಗ ಕುರ್ಚಿ ಹಾಕ್ಯಾರ್ ರೀ ಅಲ್ಲ ಬಸ್ ನಿಂತೈತ್ರಿ ಇಲ್ಲಿ --

ಬಸ್ ಡಿಪೋ ದಗೆ ಇರಿ ಡಿಪೋ ದಗೆ ಬಸ್ ಅಲ್ಲಿ ಇಲ್ಲಿ ನಿಲ್ಸ್ಯಾರ್ ರೀ ಬಸ್ ಎಲ್ ಡಿಪೋ ದಗೆ ಕೆಟ್ಟು ಅಂದ್ರೆ ಅಲ್ಲಿ ಡಿಪೋ ಮೆಕ್ಯಾನಿಕಲ್ ಇರ್ತಾರ ರೀ.

ಅದ ರಿಪೇರಿ ಇದ್ದು ಅಲ್ಲಿ ಬುಟ್ಟು ಹೊರ್ಟ್ ಬುಟ್ಟುಕೆ ಇವು ರಿಪೇರಿ ಆಗಿರ್ಲಾರ್ದು ಒಯ್ತಾರೇ.

ನೋಡ್ರಿ ಉರ್ದು ಸಾಲಿ ಆರ್ ಉರ್ದು ಸಾಲಿಯಾಗ್ ಇರಿ-

ಉ ಉರ್ದು ಹುಡುಗರು ಇದ್ ಮುಸ್ಲಿಂ ಹುಡುಗ್ರು ಹೋಗ್ ಕಿಸಿ --

ಇವ್ ನೋಡ್ರಿ ಎಲ್ಲ ಜಾರಬಂಡಿ ಆ ಬಂಡಿ ಈ ಬಂಡಿ ಎಲ್ಲ ರೀ ಇಲ್ಲಿ--